ಒಂದ್ ವರಾರ್ ಗಟ್ಲೆ ತಿಂಗ್ಳು ಗಟ್ಲೆ ಯಿಂದಲೂ ಇದಕ್ಕೆ ಪ್ರಾಕ್ಟೀಸ್ ಮಾಡ್ತೀವಿ.

ಚಿಕ್ಕ್ ಮಕೆಳಿಗೆಲ್ಲ ಕಟಿಂಗ್ ಗಳು ಆಮೇಲೆ ದೊಡ್ಡವರೆಲ್ಲ ಕಟಿಂಗ್ ಗಳು ನಾವೆಲ್ಲ ಕಟಿಂಗ್ ಅವೆಲ್ಲ ಮಾಡಿಸ್ಕೊಳ್ಳಕೆ ಈ ಪ್ಯಾರ್ಲರ್ ಗಳಿಗೆಲ್ಲ ಹೋಗ್ತಿವಿ.

ಹಳೆ ಕಟ್ಟಡ ಗಳ ಶಾಲೆ ಶಾಲೆ ಕಾಲೇಜು ಗಳೆಲ್ಲ ಈಗ ಗವರ್ನಮೆಂಟ್ ಶಾಲೆ ಗಳು ಕಾಲೇಜುಗಳು ಸ್ಕೂಲಗ ಳು ಹಳೆ ಕಟ್ಟಡ ಗಳ ತರಾನೆ ಕಾಣ್ತಾ ಇದ್ದಾವೆ.

ಆಹ್ಹ್ ಸ್ವಚಂದ ಪ್ರದೇಶಗಳನ್ನು ನೋಡೋದಕ್ಕೆ ತುಂಬಾ ಖುಷಿ--

ಹಳ್ಳಿಗಳೆಲ್ಲ ಮನೆ ಚಿಕ್ಕ್ ಚಿಕ್ಕ್ ಮನೆ ಇರ್ತವೆ ಸಿಟಿ ಗಳಲೆಲ್ಲ ದೊಡ್ಡ್ ದೊಡ್ಡ್ ಮನೆ ಇರ್ತವೆ.

ಇದು ಒಂತರ ಜೈನ ಟೆಂಪಲ್ ಕಣಂಗ್ ಕಂಡ್ ಹ್ಯಾಂಗ ಕಾಣುತ್ತೆ ಇದು ಹೊರಗಡೆ ಸಿಟಿ ಗಳಲೆಲ್ಲ ಬಿಳಿ ಬಟ್ಟೆ ಹಾಕ್ಕೊಂಡು ಬರ್ತಾರೆ ಊರಲೆಲ್ಲಾ.